ಯಾಕಪ್ಪ ಅಂತ ಅಂದ್ರೆ ತಗೋಳೋದೆ ದೊಡ್ ಮ್ಯಾಟರ್ ಅದ್ರಲ್ಲೂ ಅದಕೆ ಪೆಟ್ರೋಲ್ ಹಾಕೆಸ್ಕೊಂಡು ಓಡಾಡೋದು ಇನ್ನು ದೊಡ್ ಮ್ಯಾಟರ್ .

ಆಮೇಲೆ ಹಸಿರು ಇದು ಅತೀ ಹೆಚ್ಚಾಗಿ ಇರುತ್ತೆ . ಯಾಕಪ್ಪ ಅಂತ ಅಂದ್ರೆ ಮಳೆ ಬಿಥೋದು ಇಂದಾನೆ ಆ ಕೆರೆ ತುಂಬಿರೋದು ಅದ್ಕ.

ಅದ್ರಲ್ಲೂ ಈಗ ಎಲೆಕ್ಟ್ರಿಕ್ ಸ್ಕೂಟಿ ಗಳಲೆ ಬಂದ್ಬಿಟ್ಟದ ಅದು ಬಂದ್ಮೇಲೆ ಯಾರು ಇತರ ಪೆಟ್ರೋಲ್ ಹಾಕಸಂತ ಗಾಡೀನೇ ತಗೊಳಲ . ಅದ್ರಲ್ಲೂ ಸ್ಕೂಟಿ ಸ್ಕೂಟಿ ಗಳು ಅಂತಂದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಬಂದಿರೋದ್ರಿಂದ ಎಲ್ಲ ಸ್ಕೂಟಿ ನು ಹೊಡ್ಸತಾರೆ.